ಎರ್ಡು ಕುರ್ಚಿದೆ ಒಂದ್ ಡಿ_ಜೆ ಬಾಕ್ಸ್ ಇದೆ ಮೂರ್ ಕಿಟಕಿ ಇದೆ.

ಮತ್ತು ಪೈಪ್ಸ್ ಗಳು ಇವೆ ಬ್ಯಾನರ್ಸ್ ಇವೆ ಅಕ್ಕ ಪಕ್ಕದಲ್ಲಿ ಶಾಪ್ಸ್ ಗಳು ಇವೆ.

ಇದು ಒಂದು ಐಡಿಯಾ ಆಫೀಸ್ ಇದೆ.

ಇದರಲ್ಲಿ ಕಾಂಪಾಟ್ಮೆಂಟ್ಸ್ ಇದ್ದಾವೆ ಮತ್ತು ಲೈಟ್ಗಳು ಇದ್ದಾವೆ.

ಅದರ ಒಳಗೆ ಜಗ್ಗುಗಳು ಇದ್ದಾವೆ ಮತ್ತು ಕುರ್ಚಿಗಳು ಇದ್ದಾವೆ.

ಇದು ಒಂದು ಅಂಗಡಿಯಿದ ಅಂಗಡಿ ಒಳಗಡೆ ಬ್ಯೂಟಿಫುಲ್ ಲೈಟ್ಸ್ ಗಳು ಇದ್ದಾವೆ.

ಇದು ಒಂದು ಶಾಪಿ ನಲ್ಲಿ ಮೆಟ್ಟಲುಗಳು ಮತ್ತು ಕಾಂಜಿನ ಗ್ಲಾಸ್ಸು ಗೊಂಬೆಗಳು ನೀರಿನ ಕ್ಯಾನು ಮತ್ತು ಟು ವೀಲರ್ ಬೈಕ್ಸ್ ಗಳು ಇವೆ.

ಮತ್ತು ಫೋಟೋ ಇವೆ ಫೋಟೋ ದಲ್ಲಿ ಶಿವಾಜಿ ಮಹಾರಾಜ ಇದ್ದಾರೆ.

ಹತ್ತು ಹೆ ಗಂಡ ಮಕ್ಕಳು ಇದ್ದಾರೆ.

ಮುಂಬೈ ಫುಡ್ ಫ್ಯಾಕ್ಟರಿ ಅಂಗಡಿಯಲ್ಲಿ ನಾನಾ ತರಹದ ಊಟಗಳಿದ್ದಾವೆ.

ಅದರ ಮುಂದೆಗಡೆ ಬ್ಯಾನರ್ಸ್ ಇದೆ.ಗೋಲ್ಡ್ ಚೈನ್ ಬ್ಯಾನರ್ಸ್ ಇದೆ.

ಅದರ ಮುಂದೆಗಡೆ ಒಬ್ಬ ಮನುಷ್ಯನು ನಿಂತಿದ್ದಾನೆ ಅದರ ಹತ್ತಿರ ಒಂದು ಪಾಂಪ್ಲೆಟ್ ಇದೆ.